ಕೆಂಪು ಬಣ್ಣದ ಆಸನದಲ್ಲಿ ಒಬ್ಬ ಮುದುಕ ಕುಳಿತಿದ್ದಾನೆ. ಹಲವಾರು ಮಹಿಳೆಯರು ಮತ್ತು ಪುರುಷರೂ ಇದ್ದಾರೆ. ಇಬ್ಬರು ವ್ಯಕ್ತಿಗಳು ಮಾತಾಡು--

ಇಲ್ಲಿ ರೈಲು ಒಂದು ಬರುತ್ತಿದೆ ರೈಲು ಹಳದಿ ಬಣ್ಣದಿಂದ ಕೂಡಿದು ಅದರ ಮೇಲೆ ಎಕ್ಸ್ ಎಂಬಾ ಅಕ್ಷರಾ ಇದೆ. ಕೆಂಪು ಬಣ್ಣದ ಲೈಟು ಗಳಿವೆ . ಇಲ್ಲಿ ಒಂದು ಹಳಿ ಮಾತ್ರ ಇದೆ ಅದರ ಪಕ್ಕದಲ್ಲಿ ಜಾಲಿ ಬೆಳೆದಿವೆ.

ಈ ಚಿತ್ರದಲ್ಲಿ ನಯರಾ ಎಂಬಾ ಅಕ್ಷರಾಗಳನ್ನು ಬರೆದಿರುವ ಪೆಟ್ರೋಲ್ ಬಂಕು ಇದೆ.